ಹೂವುಗಳನ್ನು ಬೆಳ್ಸೋದು ಒಂದು ತೋಟೆ ಮಾಡಿ.

ಎಲ್ಲ ಬ್ಯಾಂಕ್ ಎ.ಟಿ.ಎಂ ಗಳನ್ನೂ ಯೂಸ್ ಮಾಡಬಹುದು ಎಂದು --

ಅಲ್ಲಿ ಪೈಪ್ ಹತ್ರ ನೀರನ್ನು ನೋಡ್ತವೆ.

ಕ್ಲೋಸ್ ಇದೆ ಎರಡು ಕ್ಲೋಸ್ ಇದೆ ಮೇಲಿಂದು ಕೆಳಗಿಂದು ಎರಡು ಕ್ಲೋಸ್ ಇದೆ.

ರೋಡ್ ಪಕ್ಕ ಗಾಡಿ ಇಟ್ಟಿದ್ದಾರೆ ಗಾರ್ಡನ್ ಪಕ್ಕ ಗಾರ್ಡನ್ --

ಮದ್ಯದಲ್ಲಿ ರೋಡ್ ಮದ್ಯದಲ್ಲಿ ಗಿಡವನ್ನು ಬೆಳೆಸಿದ್ದಾರೆ.

ಲೈನ್ ಆಗಿ ನಿಂತಿದೆ ಇಬ್ಬರು ಒಬ್ಬರು ಒಳ ಹೋಗಿದೆ.

ಹೇಯ್ಗ್ತ್ ಇದೆ ಡ್ಯಾಮ್ ಎತ್ತರ ಇದೆ.

ನೀರನ್ನು ಬಿಡಕ್ಕೆ ರೆಡಿ ಮಾಡ್ತಿದ್ದಾರೆ ಒಂದು ರೋಜ್ ಗಿಡವನ್ನು ಹಾಕಿದ್ದಾರೆ .